ಮತ್ತೆ ಮೆಜು ಮೇಲೆ ಪುಸ್ತಕಗಳು ಇಡಲಾಗಿದೆ.

ಈ ಅಂಗಡಿಯ ಒಳಗಡೆ ಮನುಷ್ಯರು ಇದ್ದಾರೆ.

ಇದು ಒಂದು ದಿಲೀಪ್ ಡಿಜಿಟಲ್ ಫೋಟೋ ಸ್ಟುಡಿಯೋ ಇದೆ.

ಇಲ್ಲಿ ಮೂರು ನಾಲ್ಕು ಕಟ್ಟಡಗಳು ಇವೆ.

ಒಂದು ಕಟ್ಟಡ ಇದೆ ಈ ಕಟ್ಟಡದವರಿಗೆ ಕಾಂಪೌಂಡ್ ಇದೆ.

ಮನೆಯನ್ನ ನಿರ್ಮಾಣ ಮಾಡುವಂತ ಉಪಕರಣಗಳನ್ನ ಹಿಡಿದುಕೊಂಡಿದ್ದಾರೆ.

ಇಲ್ಲಿ ಎಲ್ಲಾ ರೀತಿಯ ಮನೆಗೆ ಬೇಕಾಗುವಂತಹ--

ಇದು ಒಂದು ಮಾಲಿಕ್ ಫರ್ನಿಚರ್ .

ಅಂಗಡಿ ಇದೆ ಈ ಅಂಗಡಿಯಲ್ಲಿ ಕಪಾಟುಗಳ ಒಳಗಡೆ ವಸ್ತುಗಳನ್ನ ಇಡಲಾಗಿದೆ.